ಇದು ಆಫೀಸ್ ತುಂಬಾ ಜನ ವರ್ಕರ್ಸ್ ಇದಾರೆ. ಒಬ್ರು ಟ್ರೇನಿಂಗ್ ಅಂತ ಅನ್ಸುತ್ತೆ ಹೇಳ್ಕೊಡ್ತಾ ಇದಾರೆ. ಒಂದ್ ಮಷೀನ್ ಬಗ್ಗೆ ಇಟ್ಕೊಂಡು ಮಷೀನ್ ಇಟ್ಕೊಂಡು ಮಷೀನ್ ಹೀಗೀಗೆ ಅಂತ ವರ್ಕ್ ಮಾಡ್ತಾ ಇದಾರೆ. ಇದು ಆಫೀಸ್ ತುಂಬಾ ಜನ ವರ್ಕರ್ಸ್ --

ಯಾವ್ದೋ ಕೆರೆ ತುಂಬಾ ದೊಡ್ದುದಾದ ದೊಡ್ದು ಕೆರೆ ಗ್ರೀನರಿ ಮರ ಗಿಡಗಳೆಲ್ಲ ಇದೆ. ಸುತ್ತ ಆಕಡೆ ಈಕಡೆ ಎಲ್ಲ ಊರಿದೆ ಅನ್ಸುತ್ತೆ ಮನೆಗಳೆಲ್ಲ ಕಾಣ್ತಾ ಇದಾವೆ ಮತ್ತೆ ದೊಡ್ದು ಕೆರೆ ತುಂಬಾ ನೀರಿದೆ ಇದ್ರಲ್ಲಿ.

ದೊಡ್ಡ ರೋಡ್ ಇದೆ ಮತ್ತೆ ಮರಗಳಿವೆ ಸೈಡಲೆಲ್ಲಾ ಮತ್ತೆ ಗ್ರೀನ್ ಕಲರ್ ಕಟ್ಟಡ ಇದೆ ಮತ್ತೆ ಜೀಬ್ಗಳಿದೆ ದೊಡ್ಡ ಬಿಲ್ಡಿಂಗ ಇದೆ ಆರೆಂಜ್ ಕಾಲರಲ್ಲಿ ಮರ ಮತ್ತೆ ರೋಡ್ ಎಲ್ಲಾ ಕ್ಲೀನ್ ಆಗಿದೆ ಮರಗಳು ತುಂಬಾ ಇದೆ ಲೈಟಿಂಗ್ಸ್ಯಲ್ಲಾ --

ಮಾರ್ಕೆಟ್ಟು ಎಲ್ಲ ತರದ ಹೂ ಹಣ್ಣು ತರಕಾರಿ ಎಲ್ಲ ಮಾರ್ತಾ ಇದರೇ ಜನ್ ಗಳು ತಗೋತಾ ಇದಾರೆ ಮತ್ತೆ ಮಾರ್ತಾ ಇದಾರೆ ಓಡಾಡವ್ರು ಓಡಾಡ್ತಾ ಇದಾರೆ ಟಾರ್ಪಲ್ ಎಲ್ಲ ಹಾಕೊಂಡ್ ಇದಾರೆ ಮುಂದೆ ಮಳೆ ಬರ್ತಾಇದೇ ಅನ್ಸುತ್ತೆ ಎಲ್ಲ ಕಡೆ ಒಳ್ಳ್ಳೆ ಮಾರ್ಕೆಟಿಂಗ್ ತರ ಇದೆ .